ಓಡಾಡುವ ಬೋರ್ಡ್ ಆಗಿದೆ ಅತಿ ಹೆಚ್ಚು ಇಷ್ಟ ಪಡುವ ಬೋರ್ಡಿಂಗ್ ಅಂತ ಹೇಳಬಹುದು ಮತ್ತೆ ಅತಿ ಹೆಚ್ಚು ಜನಪ್ರಿಯ ಆಗಿರುವ ಒಂದು ಇದು.

ಈ ಚಿತ್ರ ದಲ್ಲಿ ಅತಿ ಹೆಚ್ಚು ಜನಪ್ರಿಯ ವಾದ ಗಿಫ್ಟ್ಗಳನ್ನು ಇಟ್ಟಿದಾರೆ ಇಲ್ಲಿ ಎಲ್ಲಾ ತರಹ ಗಿಫ್ಟ್ಸ್ಗಳನ್ನು ನೋಡಬಹುದು ಅತಿ ಹೆಚ್ಚು ಜನಪ್ರಿಯ ಆದಂತ ಗಿಫ್ಟ್ಗಳನ್ನು ನೋಡಬಹುದು ಹಲವಾರು ಜನ ದಿನ ನಿತ್ಯ ಬಂದು ಗಿಫ್ಟ್ಗಳನ್ನು ನೋಡುತಾರೆ.